ಒಳ್ಳೆ ಮೀಟಿಂಗ್ ಹಾಲ್ ತರ ಐತೆ. ಮೀಟಿಂಗ್ ನಮ್ಮ್ ನಾವು ಸ್ಕೂಲ್ ಲ್ಲಿ ಇದ್ದಾಗಲೂ ಪೇರೆಂಟ್ಸ್ ಮೀಟಿಂಗ್ ಅಂತ ಮಾಡ್ತಾ ಇದ್ರೂ.

ಕಟಿಂಗ್ ಶಾಪ್ ಮೊದಲು ಒಂದು ಟ್ರೆಂಡಿಂಗ್ ನಲ್ಲಿತ್ತು ತುಂಬಾ ಹೆಬ್ಬುಲಿ ಕಟಿಂಗ್ ಅಂತ. ಹೆಬ್ಬುಲಿ ಸ್ಟೈಲ್ಸ್ ಏ ಫುಲ್ .ಏನು ನೋಡು ಯಾವ ಹುಡುಗರನ್ನು ನೋಡು ಕಟಿಂಗ್ ಹೆಬ್ಬುಲಿ ಕಟಿಂಗ್ ಹೆಬ್ಬುಲಿ ಕಟಿಂಗ್ ಅಂತಾನೆ ಅಂತಿದ್ರು.

ಆಮೇಲೆ ಸ್ವಚ್ಛತೆ ಕಾಪಾಡಿ ಅಂತ ನಮ್ಮೂರಲ್ಲೆಲ್ಲ ಬಂದು ಫ್ಲೆಕ್ಸ್ ಹಾಕ್ತಾ ಇದ್ದಾರೆ.ಗೋಡೆಗೆಲ್ಲ ಪೈಂಟ್ ನವರು ಆ ಪೈಂಟ್ ತಗೋಳಿ ಈ ಪೈಂಟ್ ತಗೋಳಿ ಸೋಪ್ ತಗೋಳಿ ಅಂತ ಪೈಂಟ್ --

ಅಂಗಡಿ ನಮ್ಮತ್ರನು ಒಂದು ಅಂಗಡಿ ಐತೆ ದಿನಕ್ಕೊಂದು ಒಂದೂವರೆ ಯಿಂದ ಎರಡು ಸಾವಿರ ರೂಪಾಯಿ ವ್ಯಾಪಾರ ಆಗುತ್ತೆ. ಚಿಲ್ಲರೆ ಅಂಗಡಿ ಚಿಕ್ಕ ಅಂಗಡಿ . ಚೆನ್ನಾಗಿ ನಡೆಯುತ್ತೆ ಒಟ್ಟಿನಲ್ಲಿ ವ್ಯಾಪಾರ ಒಂದೊಂದು ದಿನ--

ಒಂದು ನಮ್ಮೂರಲ್ಲಿ ಮೊದಲು ಅಂಗಡಿಗಳು ಅಷ್ಟೊಂದೇನೂ ಇರಲಿಲ್ಲ. ಇವಾಗ ಒಂದು ಒಂದು ಎಂಟು ಹತ್ತು ಅಂಗಡಿ ಆಗಿಬಿಟ್ಟೈತೆ . ನಮಗೂ ಸುಮಾರಾಗಿ ನಮಗಾಗೋದು ನಮಗೆ ಅವರಿಗಾಗೋದು ಅವರಿಗೆ.